ಈ ದೃಶ್ಯದಲ್ಲಿ ಒಬ್ಬ ವ್ಯಕ್ತಿಯು ನೃತ್ಯ ಮಾಡುತ್ತಿದ್ದಾನೆ ಆತ ಬಾಯ್ ಹೆಸರು‌ ಇರುವಂತಹ ಒಂದು ಹ್ಯಾಟ್‌ನ್ನು ಧರಿಸಿದ್ದಾನೆ ಕೈಗಳಿಗೂ ಸಹ ಶೂಗಳನ್ನು ಹಾಕಿದ್ದಾನೆ.

ಈ ದೃಶ್ಯದಲ್ಲಿ ನಾವು ನಿರ್ಮಾಣದ ಹಂತದಲ್ಲಿರುವ ಒಂದು ಕಟ್ಟಡವನ್ನು ಗಮನಿಸಬಹುದು. ಕಟ್ಟಡದ ಪಿಲ್ಲರ್‌ ಗಳಿಗಾಗಿ ಸರಳುಗಳನ್ನು ಕಟ್ಟಿರುವಂತಹುದು ಹಾಗೂ ಮೂರು ಜನ ಕಾರ್ಮಿಕರು ನಿಂತು ಕೆಲಸ ಮಾಡುತ್ತಿರುವುದನ್ನು ಗಮನಿಸಬಹುದು.

ಈ ದೃಶ್ಯದಲ್ಲಿ ನಾವು ನೋಡುತ್ತಿರುವುದು ಒಂದು ಬೃಹತ್‌ ಆದಂತಹ ಚರ್ಚ್‌ ನ ದೃಶ್ಯ ಅಥವಾ ಯಾವುದೋ ಒಂದು ಧಾರ್ಮಿಕ ದೃಶ್ಯ.

ಈ ದೃಶ್ಯದಲ್ಲಿ ಗುರುಗಳು ಎತ್ತರದ ಪ್ರದೇಶದಲ್ಲಿ ನಿಂತು ಯಾವುದೋ ಒಂದು ಘಹನ್ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾರೆ ಭಕ್ತರು ಕೆಳಗೆ ನಿಂತು ಕೇಳುತ್ತಿದ್ದಾರೆ .

ಈ ದೃಶ್ಯದಲ್ಲಿ ಮಕ್ಕಳು ವೃತ್ತಾಕಾರದಲ್ಲಿ ಕುಳಿತು ಪೇಪರ್‌ ಕಟ್ಟಿಂಗ್ ಅಥವಾ ಯಾವುದೋ ಒಂದು ಕ್ರಾಫ್ಟ್‌ನ್ನು ಕಲಿಯುತ್ತಿದ್ದಾರೆ ಶಿಕ್ಷಕಿ ನಿಂತು ಅವುಗಳೆಲ್ಲವನ್ನು ಗಮನಿಸು --

ಈ ದೃಶ್ಯದಲ್ಲಿ ಶಾಲೆಯ ನಾಲ್ಕು ಜನ ಹೆಣ್ಣು ಮಕ್ಕಳು ತಾವು ತಯಾರು ಮಾಡಿರುವಂತಹ ಕ್ರಾಫ್ಟ್‌ನ್ನು --

ಶಾಲೆಯ ಮೈದಾನದಲ್ಲಿ ಪ್ರದರ್ಶಿಸುತ್ತಿದ್ದಾರೆ ಅವರ ಹಿನ್ನಲೆಯಲ್ಲಿ ಒಂದು ವಾಲಿಬಾಲ್‌ನ ನೆಟ್‌ ಕಟ್ಟಿರುವಂತಹುದು ಕಾಣತ್ತದೆ .

ಇದನ್ನು ಹಿಂದಿಯಲ್ಲಿ ಬರೆಯಲಾಗಿದೆ ನಾವು ಬಣ್ಣ ಬಣ್ಣದ ಪುಸ್ತಕಗಳನ್ನು ಕಾಣಬಹುದು ಮೂರು ಜನ ಗ್ರಹಕರು ಹೊರಗೆ ನಿಂತಿ --

ಈ ದೃಶ್ಯದಲ್ಲಿ ನಾವು ಒಂದು ಆಫೀಸ್‌ನ್ನು ನೋಡಬಹುದು ಆಫೀಸ್‌ನಲ್ಲಿ ಯಾವುದೋ ಒಂದು ಮೀಟಿಂಗ್‌ ಅಥವಾ ಪವರ್‌ ಪಾಯಿಂಟ್‌ ಪ್ರೆಸನ್ಟೇಷನ್ ನಡಿಯುತ್ತಿದೆ ಆಫೀಸ್‌ನ .

ಟೇಬಲ್‌ ನ ಮೇಲೆ ಬಹಳಷ್ಟು ಫೈಲ್‌ ಗಳನ್ನು ಇಡಲಾಗಿದೆ ಹಾಗೂ ಒಬ್ಬ ವ್ಯಕ್ತಿ ಪವರ್‌ ಪಾಯಿಂಟ್‌ ಪ್ರೆಸನ್ಟೇಷನ್‌ನ್ನು ನೀಡುತ್ತಿ --